ಮೈಸೂರು ರೋಡ್ ಲ್ಲಿ ಪೊಲೀಸ್ ನೋರು ಅದೇ ಕಡೆ ಕಟ್ಟಿ ಇದ್ರ ಮುಂದೆ ನಿಲ್ಲಿಸಿರ್ತಾರೆ ಆ ಸುಲಭವಾಗಿ ಹೋಗ್ಲಿ ಜನ ಮನ ತಪ್ಸಿ ಮೆಲ್ಲಗೆ ಹೋಗ್ಲಿ ಅಂತ ಸಿಗ್ನಲ್ ನಲ್ಲಿ ಮಾ ಮಾಡ್ತಾರೆ.

ಓಕೆ ಇದೇ ಕತ್ತೆಗಳಿಗೇನಲ್ಲ ಎಲ್ಲ ಬೋಳಿಸಿಬಿಟ್ಟು ಪಟ್ಟೆ ಹೊಡೆದು ನಿಲ್ಲಿಸಿ ಬಿಟ್ಟಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಅವು ಅದೇ ತರ ಇವು ಅದೇ ತರಅವೇ.

ಹಿಂದೆ ನಾವು ಇಸ್ಕೂಲ್ ಗೆ ಹೋಗ್ಬೇಕಾದ್ರೆ ಒಂದು ಸ್ಲೇಟು ತೆಕ್ಕೊಂಡು ಆ ಕೈಲೊಂದು ಬ್ಯಾಗ್ ನೇರಾ ಹಾಕ್ಕೊಂಡು ಹುಡುಗನು ಓಡ್ತಿದ್ದ ಸ್ವಾಮಿ.